ಇದೊಂದು ಬಸ್ ಸ್ಟಾಂಡ್ ಅಥವಾ ರೈಲ್ವೆ ಸ್ಟೇಷನ್ ತರ ಕಾಣ್ಸ್ತ ಇದೆ. ಜನ ಅಲ್ಲಿ ಏನೇನೊ ಖರೀದಿ ಮಾಡ್ಲಿಕ್ಕೆ ಟಿಕೆಟ್ ನ ಖರೀದಿ ಮಾಡಕ್ಕೆ ಅಲ್ಲಿ ಕಾಯ್ತಾ ನಿಂತಿದಾರೆ. ಈಕಡೆ ಇನ್ನು ಕೆಲವ್ರು ನಿತ್ಕೊಂಡು ಮಾತ್ನಾಡ್ತಾಯಿದಾರೆ.

ಈ ಬಧಿಗೆ ಇನ್ನು ಕೆಲವ್ರು ಅಲ್ಲಿ ವೆಹಿಕಲ್ ಗೋಸ್ಕರ ಕಾಯ್ತಾಇದರೆ ಅಂದ್ರೆ ಟ್ರೈನ್ ಇರ್ಬಹುದು ಅತ್ವ ಬಸ್ ಗೋಸ್ಕರ ಕಾಯ್ತಾ ಇದಾರೆ ಅನ್ಸುತ್ತೆ

ಸುಂಧರವಾಧ ಒಂದು ವಾತಾವರಣವನ ನೋಡಬಹುದು ಇಲ್ಲಿ ಹಳ್ಲಿಲೇ ಈಚೆ ನಾನ್ ನಡ್ಕೊಂಡು ಹೋಗ್ತಾಇರೋಂಥದು ಒಂದು ಮಡ್ ರೋಡ್ ಕಾಣ್ಸ್ತ ಇದೆ

ಒಹ್ ರಾತ್ರಿ ಮಳೆ ಬಂದು ಜೋರಾಗಿ ಮಳೆ ಬಂದು ನಿಂತಿದೆ.

ಬಟ್ ಫಾಗ್ ತರ ಕಾಣ್ಸ್ತ ಒಂಟು. ಮತ್ತೆ ಅಲ್ಲಿ ಕೆಳಗಡೆ ಸಹ ಆ ಹಸಿರು ವಾತಾವರಣ--

ಹಿಂಭಾಗದಲ್ಲಿ ಶಾಲೆಯ ಅಥವಾ ಯಾವ್ದು ಒಂದು ಷ ಒಂದು ಫೋಟೋ ಇದೆ ಅಥವಾ ಯಾವ್ದೋ ಒಂದ್ ಫನ್ಕ್ಷನ್ ಅಲ್ಲಿ ತಗದಿರೋ ಒಂದು ಫೋಟೋ ಅನ್ಸುತ್ತೆ.

ಆಕಡೆ ಈಕಡೆ ಗ್ಯೆ ಇದು ಆ ಆಮೇಲೆ ಆರ್ಟಿಫಿಷಿಯಲ್ ಆಗಿ ನಿರ್ಮಿಸಿದ ಒಂದು ಗೇಟ್ ತರಾ ಇದೆ ಅಲ್ಲಿ.